ನಾವು ಫ್ರೆಂಡ್ಸ್ ಗೆ ಅಥವಾ ಬಿಗ್ ಬಿಗ್ ಬಜಾರ್ ಗೆ ಹೋಗಿ ಅಲ್ಲಿರುವ ಕಮ್ಮಿ ಬಟ್ಟೆಗಳನ್ನು ತೆಗೆದುಕೊಂಡು ಅಥವಾ ಬೇರೆ ಬೇರೆ ರೀತಿಯ ಕಲರ್ ಗಳನ್ನು ತೆಗೆದುಕೊಳ್ಳಬಹುದು .